ಮತ್ತು ಹಲವಾರು ಜನ ಕುಳಿತುಕೊಂಡಿರುವುದನ್ನು ನೋಡಬಹುದು.

ಒಂದು ಬಾಕ್ಸ್ ಕೂಡ ಕಾಣಸ್ತಾ ಇದೆ.

ಮತ್ತು ನನಗೆ ಎರಡು ಪಾರ್ಟ್ ಗಳು ಕಾಣಿಸ್ತದೆ.

ಟೇಬಲ್ ನ ಮೇಲೆ ಗಿಡ ಮತ್ತು ಹೂವಿನ ಬಿತ್ತವನ್ನು ಇಡಿಸಿರುತ್ತಾರೆ.

ಮತ್ತು ಇದರಲ್ಲಿ ಡೈಲಿ ಪ್ರಾಡಕ್ಟ್ ಅಂತ ಮೆಂಷನ್ ಮಾಡಿರುವುದನ್ನು ನೋಡಬಹುದು.

ಮತ್ತು ಇಬ್ಬರು ಬಿಲ್ಲಿಂಗ್ ಮಾಡುವ ವ್ಯಕ್ತಿಗಳು ಕಾಣಸ್ತಾ ಇದಾರೆ.

ನನಗೆ ಹಲವಾರು ಬೈಕ್ ಗಳನ್ನು ಪಾರ್ಕ್ ಮಾಡಿರುವುದು ಕಾಣಸ್ತಾಯ್ದೆ.

ಮರದ ಮೇಲೆ ಹಳದಿ ಬಣ್ಣದ ಟ್ಯೂಬ್ ಕೂಡ ಕಾಣಿಸ್ತಾ ಇದೆ.

ಕಟ್ಟಡದ ಮೇಲೆ ಬರೆದಿರುವ ಸೂಚನಾ ಫಲಕ ಕೂಡ ಕಾಣುಸ್ತಾ ಇದೆ.

ಬಲಭಾಗದಲ್ಲಿ ಮರದ ಕೊಂಬೆಗಳು ಕೂಡ ಕಾಣಿಸ್ತಾ ಇದಾವೆ.

ಮತ್ತು ಒಂದು ಕಿಟಕಿ ಕೂಡ ಕಾಣಸ್ತಾ ಇದೆ.

ಇಬ್ಬರು ಯುವಕರು ನಿಂತುಕೊಂಡಿರುದು ಕಾಣಿಸ್ತಾ ಇದೆ.

ಮತ್ತು ಎಂಟ್ರನ್ಸ್ ನಲ್ಲಿ ಕನ್ನಡದಲ್ಲಿ ಸೂಚನ ಫಲವನ್ನು ಗೋಡೆಯ ಮೇಲ್ಭಾಗದಲ್ಲಿ ಬರೆದಿದ್ದಾರೆ.

ಮತ್ತು ಒಂದು ಮೆಡಿಕಲ್ ಶಾಪ್ ಕೂಡ ಕಾಣಿಸ್ತಾ ಇದೆ.